ಮತ್ತೆ ಮೀನಿಂದ ಜ್ಞಾಪಿ ಆ ಈ ಹೆಲ್ತ್ ಗು ಒಳ್ಳೇದು ಮತ್ತೆ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ.

ಆ ವಿ ವವ್ ಪ್ರಯಾಣ ಮಾಡಬಹುದು ಆ ಆದರೆ ಬಸ್ ಲ್ಲೆಲ್ಲ ಮಾಡೋದಿಕ್ಕೆ ಆಗಲ್ಲ ಕಾರ್ ಲ್ಲು ಸಹ ಒಂದು ಕಂಟ್ರಿ ಯಿಂದ ಇನ್ನೊಂದು ಕಂಟ್ರಿ ಗೆ ಮಾಡಕ್ಕೆ ಆಗಲ್ಲ.

ಆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಈ ಒಂದು--